ಹಾಗು ಎದುರುಗಡೆ ಗಿಡವನ್ನು ಕಡೆದು ಇಟ್ಟಿದ್ದಾರೆ.

ಇಲ್ಲಿ ಎದುರುಗಡೆ ಒಂದು ದೊಡ್ಡ ನದಿಯು ಹರಿಯುತ್ತಿದೆ.

ಇಲ್ಲಿ ಎದುರುಗಡೆ ಒಂದು ದೇವಾಲಯವು ಇದೆ.

ಪುಷ್ಪೋಳ್ನ ಒಳಗಡೆ ತುಂಬಾ ನೋಟ್ ಬುಕ್ ಕೂಡ ಇಟ್ಟಿದ್ದಾರೆ.

ಹಾಗೂ ಸ್ವಲ್ಪ ಜನರು ತಮ್ಮ ತಲೆಯ ಮೇಲೆ ಒಡಣಿ ಯನ್ನು ಕೂಡ ಹಾಕಿಕೊಂಡಿದ್ದಾರೆ.

ಹಾಗೂ ಎದುರುಗಡೆ ಬಾತ್ರೂಮ್ಗೆ ಉಪಯೋಗ ಆಗುವ ಸಾಮಾನುಗಳನ್ನು ಇಟ್ಟಿದ್ದಾರೆ.

ಹಾಗು ಕಚೇರಿಯ ಒಳಗಡೆ ಗೋಡೆಗೆ ಒಂದು ನೋಟಿಸ್ ಬೋರ್ಡ ಅನ್ನು ಕೂಡ ಹಚ್ಚಿದ್ದಾರೆ.

ಎದ್ರುಗಡೆ ಬಾಲ್ ಗಳನ್ನು ಕೂಡ ನೇತುಹಾಕಿದ್ದಾರೆ.

ಹಾಗೂ ಎದುರುಗಡೆ ಕೊಬ್ಬರೆಣ್ಣೆ ಡಬ್ಬಿಗಳನ್ನು ಕೂಡ ಇಟ್ಟಿದ್ದಾರೆ.

ಹಾಗೂ ಸುತ್ತಮುತ್ತಲು ಜಿಮ್ ಮಾಡುವಂತಹ ಸಾಮಾನುಗಳು ಕೂಡ ಇವೆ.

ಹಾಗೂ ತುಂಬಾ ಜನರು ಕೂಡ ಓಡಾಡುತ್ತಿದ್ದಾರೆ.

ಇದು ಒಂದು ಶಾಲೆ ಆಗಿದೆ ಹಾಗೂ ಶಾಲೆಯ ಒಳಗಡೆ ತುಂಬ ಕೋಣೆಗಳು ಕೂಡ ಇವೆ.

ಇಲ್ಲಿ ಎದುರಗಡೆ ಎರಡು ಎತ್ತರದ ಲೈಟ್ ನ ಕಂಬಗಳು ಇವೆ.

ಹಾಗು ಎದುರಗಡೆ ತುಂಬಾ ಲೈಟ್ಸ್ ಗಳನ್ನು ಕೂಡ ಹಾಕಿದ್ದಾರೆ.